ಇದು ಒಂದು ಚರ್ಚ್ ಅಲ್ಲಿ ಫ್ಲಾಗ್ ಹೋಸ್ಟಿಂಗ್ ನಡೆ ನಡೆಸುತ್ತಿದೆ.

ಇದು ಕಂಕನಾಡಿಯ ಮಂಗಳೂರ್ ಅಯ್ನಾ ರಾಜ್ ಕರ್ನಾಟಕ ರಾಜ್ಯದಲ್ಲಿದೆ.

ನಮ್ಮಗೆ ಇದನ್ನು ನೋಡುವಾಗ ತುಂಬಾ ಶಾಂತಿ ಮತ್ತು ಸಂತೋಷವಾಗುತ್ತದೆ.

ಇದು ಒಂದು ಎ_ಕೆ ಫಿಟ್ನೆಸ್ ಜಿಮ್ --

ಅವರ ಒಂದು ವರ್ಷ ಆಗಿದೆ ಅದ್ಕೆ ಅವರು ತುಂಬಾ ಮೆಡೆಲ್ ಗಳು ಇಟ್ಟಿದ್ದಾರೆ.

ಇಲ್ಲಿ ಟೊಮೆಟೊ ಕಾಲಿಫ್ಲವರ್ ಕ್ಯಾಬೇಜ್ ಬೆಂಡೆ ಅಹ್ ತೆಂಗಿನಕಾಯಿ ಎಲ್ಲಾ ಸಿಗುತ್ತದೆ.

ಇಲ್ಲಿ ತುಂಬಾ ಜನರು ಒಂದು ಲೈನ್ ಅಲ್ಲಿ ನಿಲ್ಲಿ ತಮ್ಮ ತಮ್ಮ ಹಣವನ್ನು ತೆಗೆಲ್ ತೆಗೆಯುತ್ತಾರೆ.

ಇದು ರಾತ್ರಿಯ ಸಮಯ ಕೆಫೆ ಅಲ್ಲಿ ಜನರು ಬಂದು ಹೋಗತ್ತರೆ.

ಇದು ಕರ್ನಾಟಕ ಬ್ಯಾಂಕ್ ಇನ ಈ ಲೋಭಿ ಆಗಿದೆ --

ಮತ್ತೆ ಇಲ್ಲಿ ವಿಡ್ರಾವಲ್ ಡೆಪಾಸಿಟ್ ಎಲ್ಲಾ ಮಾಡಬಹುದು.

ಇದು ಈ ಚಿತ್ರದಲ್ಲಿ ಕ್ರಾಫ್ಟನ ತುಂಬಾ ಅಹ್ ಇದು ಇದೆ .

ಇದು ಇಲ್ಲಿ ತುಂಬಾ ಅಹ್ ತುಂಬಾ ತರದ ಅಹ್ ಶೇಪ್ ಗಳಿದೆ .

ಇದೊಂದು ಸ್ಪೀಕ್ ಇಲ್ಲಿ ಸ್ಪೀಕರ್ ಕೂಡ ಇದೆ.

ಇದು ಒಂದು ಅಹ್ ಮೆಕ್ಯಾನಿಕ್ ಶಾಪ್ ಅಂತ ನೋಡಲಾಗಿದೆ.

ತಮ್ಮ ಅವ್ನು ಅಹ್ ಮಲಗುವ ಜಾಗವನ್ನು ಕೂಡ ಅವನು ನೋಡತ್ತಾನೆ.

ಇಲ್ಲಿ ತುಂಬಾ ತರದ ತಿ ತಿಂಡಿಗಳು ಕೂಡ ಸಿಗುತ್ತದೆ ನಾವು ಎಲ್ಲಾ ಸ್ಟೂಡೆಂಟ್ಸ್ ಗಳು ಇಲ್ಲಿ ಬಂದು ತಮ್ಮ ಟೈಮ್ ಅನ್ನು ಸ್ಪೆಂಡ್ ಮಾಡತ್ತರೆ.

ಯಾಕೆಂದರೆ ಅವರ ದೇವರ ಹಾಗೆ ಅವರ್ ನೋಡುತ್ತಾರೆ. ಈ ಹನುಮಾನ ದ ಚಿತ್ ಆ ಸ್ಟ್ಯಾಚು ತುಂಬಾ ಚನ್ನಾಗಿದೆ.

ಈ ಚಿತ್ರ ಕದ್ರಿ ಮಂಜುನಾಥ ದೇವಸ್ತಾನದ್ದು ಕದ್ರಿ ಮಂಜುನಾಥ ದೇವಾಲಯವು ಕರ್ನಾಟಕ ರಾಜ್ಯದ ಮಂಗಳೂರಿನಲ್ಲಿರುವ ಐತಿಹಾಸಿಕ ದೇವಾಲಯವಾಗಿದೆ.